ಎಂತ ಇಲ್ವ ಹೀಗೆ ಒಂದು notes ಕೇಳುವಾ ಅಂತ.

ಹೌದಾ ಎಂತ notes ಸ ಮಾರೈತಿ ನನ್ಗೆ ಬರ್ದು ಬರ್ದು ಸಾಕಾಯ್ತು ಎಷ್ಟು ಬರಿದ್ರು assignment ಏ ಮುಗಿಯುದಿಲ್ಲ.

ಅದು ಹೌದು, ನಿಮ್ಗೆ notes ಎಲ್ಲ ಕೊಡ್ತಾರಾ?

ಇಲ್ಲವ ಕೊಡೂದಿಲ್ಲ ನಾವು library ಯದೆಲ್ಲ refer ಮಾಡುದಲ್ಲಾ.

ನಮ್ಗೆ ಅಂದ್ರೆ ಎಲ್ಲ ಎಲ್ಲಸ ನಾವು library ಯೇ refer ಮಾಡುದು ಅಂದ್ರೆ ಅವ್ರಿಗೆ ಈಗೆಲ್ಲ ತುಂಬ classes ಉಂಟಲ್ಲ ತಕ್ಕೊಳ್ಳಿಕ್ಕೆ.

ನಮ್ಗೆಸ ಕೊಡುದಿಲ್ವ ಎಲ್ಲರ್ ಅದೇ library refer ಮಾಡಿ ಹೇಳ್ತಾರೆ.

ಎಂತ ನೀವ್ notes ಎಲ್ಲ ಬರೀತೀರಾ correct ?

ಇಲ್ಲವ ಅವರು notes ಸೆ ಕೊಡುದಿಲ್ಲ ನಾವೆಂತ ಬರಿಯುದು.

ನ~ ನಾನೆಂತ ಮಾಡುದು ಗೊತ್ತುಂಟ library ಎಲ್ಲ book ಸಿಗ್ತದಲ exam ಬರುವಾಗ ಅದನ್ನೇ ತೆಕೊಂಡು ಹೋಗುದು ಅದುಸ card ಒಂದೇ ಕೊಡುದ ನಿಮ್ಗೆಷ್ಟು card ಕೊಡ್ತಾರೆ library card ?

ನಮ್ಗೆ ಮೂರು ಕೊಡ್ತಾರೆ ಅದ್ರೆಸ book ಇರುದಿಲ್ಲವ.

ಹೌದ್ ಎಲ್ಲ ತೊಗೊಂಡು ಹೋಗ್ತಾರಲ್ಲ notes ಎಲ್ಲ ಕೊಡುದಿಲ್ಲ ಎಂತ ಇಲ್ಲ.

ಅದೆ ದೀಕ್ಷಾ ಎಂತ ಮಾಡುದಂತ ಗೊತ್ತಿಲ್ಲ ನಾನ್ ಎಂತ ಅದುಸ ನಾವ್ ಕಲ್ತ್ರು ಒಂದು ಕೆಲ್ಸ ಸಿಗ್ಬೇಕಲ್ಲವ.

ಅದೇ ಇವ್ರು ಹೀಗೆ ಮಾಡಿದ್ರೆ.

ಕೆಲಸ ಸಿಗಲಿಲ್ಲದ್ರೆ ಅದೊಂದು ಕಷ್ಟ ಮಾರೈತಿ.

ಅದೆ ಕಲ್ತವರಿಗೆ ಕೆಲಸ ಇಲ್ಲ ಕೆಲಸ ಇಲ್ಲ ಹೇಳ್ತಾರೆ ಇನ್ನು ಎಂತ ಅವಸ್ಥೆ ನಮ್ಗೆ ಸಿಗ್ತದಾ ಇಲ್ವಾ.

ನೀನ್ apply ಮಾಡ್ಲಿಕ್ಕೆ start ಮಾಡಿದ್ಯಾ ಕೆಲ್ಸಕ್ಕೆ?

ಅದೇ apply ಮಾಡ್ತಿದ್ದೇನೆ ಅದೆ ಎಲ್ಲ ಹೇಳ್ತಿದ್ದಾರೆ ಅಲ ಇದೂ. ಮುಗಿತಾ ಬಂತಲ್ಲ apply ಮಾಡ್ಲಿಕ್ಕೆ start ಮಾಡು. ನಾನ್ ಮಾಡಿದ್ದೇನೆ.

ನಾನ್ಸ ಒಂದ್ ಎರಡು ಮೂರು ಮಾಡಿದ್ದೇನೆ ಆದ್ರೆ ಅವ್ರು mention ಮಾಡ್ತಾರೆ ಅಲ್ಲವಾ corona batch ಎಲ್ಲ allow ಇಲ್ಲ ಹೇಳಿ ಅದು online ಅಲ್ಲಿ ಎಲ್ಲ exam ಇತ್ತಲ್ಲ. ನಿಮ್ಮದು corona batch ಅಲ್ಲವ ನಮಗೆ ಅಂದ್ರೆ ನಾವ್ ಒಂದು last English exam ಇರುವಾಗ corona ಬಂದದ್ದಾಯ್ತ ಅದುಸ exam ಬರ್ಸಿದ್ದಾರೆ ನಮ್ಗೆ.

ಎಂತದ ಮಾರೈತಿ, ನಾನು apply ಮಾಡಿದ್ದೇನೆ ಇನ್ ಎಂತ ಆಗ್ತದೆ ಅಂತ ಗೊತ್ತಿಲ್ಲ interview ಗೆ ಕರೀತಾರ ಇಲ್ಲ ಎಂತ ಮನೇಲೆ ಕುತ್ಕೊಳ್ಳುದೇನೋ.

ಹೌದು ನಾನ್ಸ ಒಂದು ಹಾಕಿದ್ದೇನೆ ನೋಡ್ಬೇಕು ಇನ್ನು ಎಂತ ಅಂತ.

ಹೌದು ಇವ್ರು ಈ ತರ late ಮಾಡಿದ್ರೆ ನಮ್ಗೆ job ಸ late ಆಗ್ತದಲ್ಲವ.

ಅದೇ ಎಂತ ಮಾಡುದ ದೀಕ್ಷಾ, . ಅಲ್ಲ ನಿಮ್ಗೆ assignment ಎಲ್ಲ ಬರೀಲಿಕ್ಕೆ ಕೊಡುದಿಲ್ವ. ಕೊಡ್ತಾರೆ assignment ರಾಶಿ ಕೊಡ್ತಾರೆ.

ಎಂತದ ನಾವು ಕಷ್ಟ ಪಟ್ಟು ರಾತ್ರಿ ಎಲ್ಲ ಕುತ್ಕೊಂಡು ಬರಿಯುದ ಅವ್ರೆಲ್ಲ ಕಣ್ಣು ಮುಚ್ಚಿ ಕಣ್ಣು ಮುಚ್ಚಿ right ಹಾಕ್ತಾರೆ. ಅದೆ ಅದಿಕಲ್ಲ ಒಟ್ರಾಶಿ ಎಂತೆಂತ ಬರಿಯುದ್ ಮತ್ತೆಂತ ಮಾಡುದು. ನಾನ್ ಉಂಟಲ್ಲ ಮಲಗ್ವಾಗ ಹನ್ನೆರಡು ಗಂಟೆ ಆಗ್ತದೆ assignment ಬರ್ದು ಮುಗಿಸುವಾಗ ಬೆಳ್ಳಿಗೆ ನೋಡಿದ್ರೆ ನಾನ್ ಒಂಬತ್ತು ಗಂಟೆಗೆ submission ಮಾಡಿದ್ರೆ ಅವ್ರದ್ದು ಹತ್ತು ಗಂಟೆಗೆ ಹಿಂದೆ ಕೊಟ್ಟು ಆಗ್ತದೆ right ಮಾ~ right ಹಾಕಿ.

ಹ್ಮ್

ಮತ್ತೆಂತ ಅದೇ notes ಕೇಳುವ ಅಂತ notes library ಯಲ್ಲಿ refer ಮಾಡ್ಲಿಕ್ಕೆ ಹೇಳಿದ್ರು.

ಅದೇ ಮಾರ್ರೆ ಆಗುದಿಲ್ವ ನಾನ್ಸ ಅದೇ ನಾನ್ notes ಸ ಬರಿಯುದಿಲ್ಲ ನಾನ್ library ಅದ್ದು book ತೊಗೊಳುದು exam ಇರುವಾಗ ನೀನ್ ಬೇರೆ ಯಾರತ್ರಾದ್ರು ಕೇಳು.

ಹ ಸರಿ ನಿನ್ನತ್ರ ಇಲ್ಲ ಹಾಗಾದ್ರೆ ? ನಾನ್ library ನೀನ್ಸಾ ಹಾಗೇ ಮಾಡು ನಿನ್ನೊಟ್ಟಿಗೆ library card ಉಂಟಲ್ಲ.

ಹಾ ಅದನ್ನೇ ಇದು ಕಲೆ ಇದು ಅಂದ್ರೆ exam ಬರುವಾಗ book ತಗೊ ಮತ್ತೆ exam ಆದ್ಮೇಲೆ return ಕೊಡಬೋದಲ್ಲ.

ಅದು ಎಂತದ notes ಒಂದು ನಾನೂರು ಐನೂರು page ಉಂಟು ಅದನ್ನ ಯಾರ ಬರೆದ್ಕೊಂಡು ಕುತ್ಕೊಳುದು.

ಅದೇ ಅದಿಕ್ಕಿಂತ ಇದೆ ಒಳ್ಳೇದಂತ library ಅಲ್ಲಿ ಓದುದು

ನಾನ್ ಉಂಟಲ್ಲ first year ಅಲ್ಲಿ ಬರಿತಿದ್ದೆ ಆಯ್ತಾ ಒಳ್ಳೇದು ಮಾಡಿ notes ಬರಿತಿದ್ದೆ. ಈಗ fourth year third year ಬಂದ್ಮೇಲೆ ಹಾಗೆ ಮಾಡುದು ನಾನು. library ಅದ್ದೇ refer ಮಾಡುದು .

ಹ್ಮ್ ನಾನು ಬೇರೆ ಅವರದ್ದು ಆಡುದು ಮಾಡುದು. ಸರಿ ದೀಕ್ಷಾ ನಾನು ನಾಳೆ ಮಾಡ್ತೇನೆ ನಿನ್ಗೆ call .

ಏನ್ exa~ ಪರೀಕ್ಷೆಗಳ್ ಯಾವಾಗ್ ನಡೀತಾರಂತೆ.

ಇನ್ನ ಹೋದ್ semester ದು ಇದೆ ಬಂದಿಲ್ಲ ಅಲಾ.

ಈ ಸರ್ತಿ ಇರ್ತಾವ ಪರೀಕ್ಷೆಗಳು.

ಹುಂ ಹೌದು.

ಮತ್ತೇನು ಓದ್ತಾ ಇದ್ದೀಯ exam ಗೆ. ಹುಂ ಓದ್ತಾ ಇದೀನಿ

ಹ್ಮ್ ಎಷ್ಟ್ ನೇ ತಾರೀಕಿಗೆ exams ನಿಮಿಗೆ.

ನಮಗ ಬಾರೋ ತಿಂಗ್ಳ್ ಏನೋ start ಮಾಡ್ತಾರಂತ ಇನ್ನ ಹೇಳಿಲ್ಲ. ಹ್ಮ್ ನಮಗೂ ಬಾರೋ ತಿಂಗ್ಳ್ ಅಲ್ಲಿ.

ಹ್ಮ್ ನಮಗೂ ಬಾರೋ ತಿಂಗ್ಳ್ ಅಲ್ಲಿ ಏನ್ ಮಾಡ್ತಿದ್ದಿ.

ಏನಿಲ್ಲ exam ಗೆ ಪರೀಕ್ಷೆಗಳಿಗೆ ಹೆಂಗ್ prepare .

ಹ್ಮ್ ಹೆಂಗ್ prepare ಆಗ್ಬೇಕಂತ tension ಆಯ್ತಾ.

ಹ್ಮ್ ಏ ನಿನ್ frien~ ಸ್ನೇಹಿತರೆಲ್ಲ prepare ಆಗಿದ್ದಾರಾ exam ಗೆ.

ಹ್ಮ್ ಇನ್ನ ಎಲ್ಲರೂ ಓದ್ತಾನೆ ಇದಾರ ತುಂಬಾ ಕಷ್ಟ ಐತಲಾ ಎಲ್ಲ subjects

Corporate Accounting ಐತಿ , Cost Accounting ಐತಿ, ಕನ್ನಡ ಬರಿ ಬಹುದು English ಬರಿ ಬಹುದು ನಮ್ದ್ ಇನ್ನ lesson ನ್ನೇ start ಆಗ್ಲಿಲ್ಲ. Lesson ನ್ನೇ start ಮಾಡಿಲ್ಲ.

Lesson ನೆ start ಮಾಡಿಲ್ಲ ಇವಾಗ್ ವರೆಗು ಇಲ್ಲ ಪಾಠನೆ start ಮಾಡಿಲ್ಲ.

ಹ್ಮ್ ಎಷ್ಟ್ ತಿಂಗ್ಳ್ ಆಯ್ತ್ start ಆಗಿ college .

ಆವಾಗೇ ಒಂದ್ ನಾಕ್ ಐದ್ ತಿಂಗ್ಳ್ ಆಗಾಕ್ ಬಂದೈತಿ.

ಎಲ್ಲ subjects ಕಷ್ಟ ಇದವಲ್ಲ ಈ ಸರ್ತಿ.

ಎಲ್ಲ practical ಆಗ್ಬಿಟ್ಟ ಮೂರ್ subjects .